ಇಲ್ಲಿ ನೀವು ಸುಂದರವಾದ ನೀರಿನ ಸರೋವರವನ್ನು ಕಾಣುತ್ತಿದ್ದೀರ .

ಗಿಡಗಳು ಹಸಿರಿನಿಂದ ಕೂಡಿವೆ ಮತ್ತು ಆಕಾಶವು ತುಂಬಾ.

ಇದು ಒಂದು ದೊಡ್ಡ ಅಂಗಡಿ ಇದನ್ನು ಮಾಲ್ ಅಂತಾನೂ ಹೇಳಬಹುದು ಇದು.

ಹಚ್ಚಿಕೊಂಡು ಪೂಜೆಯನ್ನು ಮಾಡುತ್ತಿದ್ದಾರೆ ಅವರ ಮುಂದೆ --

ಇಲ್ಲಿ ಒಂದು ಕಟ್ಟಡವಿದೆ ಕಟ್ಟಡದ ಮೇಲೆ ಒಂದು ಬೋರ್ಡ್ ಇದೆ ಬೋರ್ಡ್ ನ ಮೇಲೆ ಕೆನರಾ ಬ್ಯಾಂಕ್ ಅಂತ ಬರೆದಿದ್ದಾರೆ.

ದೇವಾಲಯದ ಬಾಗಿಲು ತೆಗೆದಿದೆ ಮತ್ತು ಜನರು ಅಲ್ಲಿಂದ --

ಮತ್ತು ಇಲ್ಲಿ ಒಂದು ಟೇಬಲ್ ಇದೆ ಟೇಬಲ್ ನ ಮೇಲೆ--

ನೋಡಲು ತುಂಬಾ ಚೆನ್ನಾಗಿ ಕಾಣುತ್ತಿದೆ ಆಕಾಶ ಮತ್ತು ನೀರು ಒಂದೇ ಬಣ್ಣದಂತೆ ಕಾಣುತ್ತಿದೆ.

ಬಹುಶ ಇದು ಶಾಲೆಯ ಕಟ್ಟಡ ಇರಬಹುದು.